ಇದು ಒಂದು ದೊಡ್ಡದಾದ ನದಿ ಅಥವಾ ಸರೋವರ ಇದೆ.

ಇದು ಆಫೀಸ್ ಇದೆ ಆಫಿಸ್ ಎರಡು ಎರಡು ಮಧ್ಯ ಇರೋದಾಗಿದೆ ಐದು ಕಿಟಕಿಗಳಿವೆ ಮೇಲ್ಗಡೆ ಒಂದು ಗಡಿಯಾರವಿದೆ ಸುತ್ತಲೂ ಗಿಡ ಮರಗಳಿವೆ.

ಒಬ್ಬನು ನಿಂತುಕೊಂಡಿದ್ದಾನೆ ತೆಳಗಡೆ ಏಣಿ ಇದೆ ಅದಕ್ಕೆ ಚಿಡಿ ಎನ್ನುತ್ತಾರೆ.

ಇದು ಗುರುಪಾದಪ್ಪ ನಾಗಮಾರಪಲ್ಲಿ ಅವರದು ಉ ತೊಂಬತ್ತುವ ಮಿಷಿನಿದೆ.

ಕೆಳಗಡೆ ಸುಮಾರಷ್ಟು ಬಟ್ಟೆಗಳು ನೇತಾಕಿದ್ದಾರೆ.

ಎ - ಕನ್ನಡಿ ಇದೆ ಲೈಟ್ ಇದೆ ಅ-ಸೀರೆ ಇವೆ ಹೊಲ್ - ಹೊಲ್ದಿ ಕೊಳ್ಳುವಂತ ಶರ್ಟ್ಸ್ ಗಳಿವೆ.

ಇದು ಒಂದು ಕುದರೆ ಇರುವ ತೇರ್ ಆಗಿದೆ.

ಇದರಲ್ಲಿ ಹೂವಿನಿಂದ ಅಲಂಕ್ ಅಲಂಕಾರ ಮಾಡಲಾಗಿದೆ ಎರಡು ಬಿಲ್ಡಿಂಗ್ ಇವೆ.

ಇಲ್ಲಿ ಒಂದು ಕಾಮನ್ ಇದೆ ಕಮಾನಿನಲ್ಲಿ ಐದರಿಂದ ಹತ್ತು ಕಿಟಕಿಗಳಿವೆ ಕಲ್ಲಿನಿಂದ ಕಟ್ಟಲಾಗಿದೆ.

ಏಏಉ ಗೇಟು ಆರೆಂಜ್ ಕಲರ್ ದಾಗಿದೆ.

ಒಂದು ಮ್ಯಾನೇಜರ್ ಸೀಟ್ ಇದೆ ಪಕ್ಕದಲ್ಲಿ ಒಂದು ಸಾಯಿಬಾಬಾ ಫೋಟೋ ಇದೆ.

ಪುರುಷ ಒಬ್ಬ ಇದ್ದಾನೆ ಅ- ಬಣ್ಣ ಬಣ್ಣದ ಲೈಟ್ ಗಳಿವೆ.

ಮೂರು ಜನ ಕೂತಿದ್ದಾರೆ ಅಂಗಡಿ ಹೊರಗಡೆ ಬಕೆಟ್ ಇದೆ ಒಬ್ಬ ನಿಂತಿದ್ದಾನೆ ಇಬ್ಬರೂ ಕೂತಿದ್ದಾರೆ ತೆಳಗಡೆ ಒಂದು ಗೋಣಿಚೀಲವಿದೆ.

ಇಬ್ರು ಹುಡುಗರು ಕೂತಿದ್ದಾರೆ ಸೆಲ್ಫಿ ತೆಗೆದುಕೊಳ್ಳುತ್ತಿದ್ದಾರೆ.

ಫಂಕ್ಷನ್ ಹಾಲಿ ನಲ್ಲಿ ಕುರ್ಚಿಗಳಿವೆ ಸುಮಾರಷ್ಟು ಸುಮಾರಷ್ಟು ಲೈಟ್ಸ್ ಗಳಿವೆ ಡೆಕೋರಟ್ ಮಾಡಲಾಗಿದೆ.

ಗ್ಲಾಸಿನ ಒಳಗಡೆ ಒಬ್ಬ ಮನುಷ್ಯ ಇದ್ದಾನೆ ಹೊರಗಡೆ ಕೂಡ ಒಬ್ಬ ಮನುಷ ಇದಾನೆ ಸ್ಟಾಲಿಶ ಆಗಿ ನಿಂತಿದ್ದಾನೆ.

ಫೇಸ್ ವಾಶ್ ಫಾರ್ ಸೇಂಟ್ ಎಲ್ಲ ಇವೆ.

ಇದು ಮೀನಿನ ಅಂಗಡಿ ಯಾಗಿದೆ ಇಲ್ಲಿ ಒಬ್ಬ ಪುರುಷ ಕೂತಿದಾ--

ನದಿ ನೀರು ಜುಳು ಜುಳನೇ ಹರಿಯುತ್ತಾ ಇವೆ.

ಶಾಹ್ನಾಸ್ ಹಸೇನ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಅಂತ ಇದೆ.

ತಗಡಗಳಿವೆ ಅಂಬೇಡ್ಕರ್ ಫೋಟೋ ವಿದೆ ಬುದ್ಧನ ಫೋಟೋ ವಿದೆ.

ಇದು ಒಂದು ರೋಡ್ ಇದೆ ರೋಡಿ ನ ಪಕ್ಕದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ.

ಒಂದು ಗೋಡೆ ಇದೆ ಗೋಡೆಯ ಹತ್ತಿರ ಒಂದು ಆ ಅಲಮಾರಿ ತರ ಕಬ್ಬಿಣದಿದೆ.

ಕಬ್ಬಿಣದ ಮೇಲೆ ಐದರಿಂದ ಹತ್ತು ರೆಡ್ ಕಲರ್ ವೈಯರ್ ಗಳಿವೆ.